ಈ ದೃಶ್ಯದಲ್ಲಿ ನನಗೆ ಒಂದು ಆಸ್ಪತ್ರ್ರೆ ಕಾಣಿಸುತ್ತಿದೆ ಅದರ ಹೆಸರು ಶಾರದಾ ಆಯುರ್ವೇದ ಆಸ್ಪತ್ರೆಯಾಗಿದೆ.

ಈ ದ್ರಶ್ಯದಲ್ಲಿ ನನಗೆ ಒಂದು ಬ್ರಹತ್ ಆದ ದೊಡ್ಡದಾದ ಸುಖಮಯವಾದ ಒಂದು ರೈಲು ನಿಲ್ದಾಣ ಕಾಣಿಸುತ್ತಿದೆ ಇದು ಬಹಳ ಸುಂದರವಾದ ರೈಲು ನಿಲ್ದಾಣವಾಗಿದೆ .

ಇದು ನನಗೆ ತುಂಬಾ ಇಷ್ಟ ರೈಲು ನಿಲ್ದಾಣದಲ್ಲಿ ನಮಗೆ ಬೆಕದ ತಿಂಡಿ ತಿನುಸುಗಳು ಸಿಗುತ್ತವೆ ಇದು ನನಗೆ ತುಂಬಾ ಇಸ್ಟ ಬಹಳ ಚೆನ್ನಗಿ ರಲ್ಲುನಲ್ಲಿ ಪ್ರವಾಸಿಸಲು ನನಗೆ ತುಂಬಾ ಇಸ್ಟ .